ಯಾವುದೊ ಸಮಾರಂಭ ನಡೀತಾ ಉಂಟು ಯಕ್ಷಗಾನದ್ದು ಇರಬಹುದು.

ಇಲ್ಲೊಂದು ಬ್ಯಾಟ್ ಇದೆ ಇಲ್ಲೊಂದು ವೆಯಿಟ್ ಮೆಷಿನ್ ಇಟ್ಟಿದ್ದಾರೆ ಮತ್ತೆ ಮತ್ತೆ ಇನ್ನು ಚೇರ್ ಎಲ್ಲ ಇಟ್ಟಿದ್ದಾರೆ.

. ಸಾಯಂಕಾಲದು ಟೈಮ್ ಅಲ್ಲಿ ನೀರಲ್ಲೆಲ್ಲ ಪ್ರತಿಫಲಿಸ್ತಾ ಉಂಟು ಬೆಳಕು.

ಇಲ್ಲಿ ಏನೋ ಒಂದು ಸು ಒಂದು ಮಕ್ಕಳ ಪ್ರೋಗ್ರಾಮ್ ನಡೀತಾ ಉಂಟು ಇಲ್ಲಿ ಒಂದು ಹುಡುಗಿ.

ಇದು ದೊಡ್ಡ ಬೋರ್ಡ್ ಲ್ಲಿ ಮಕ್ಕ ರಾಂಕ್ ತೆಗೆದ ಮಕ್ಕಳ ಫೋಟೋ ಎಲ್ಲ ಹಾಕಿದ್ದಾರೆ.

ತಗೊಳ್ಳಬಹುದು ಮತ್ತೆ ಲೈಟ್ ಆ ಲೈಟ್ ಹಾಕಿದ್ದಾರೆ ಫುಲ್ ಬಿಸಿ ಗ್ ಬಿಸಿ ಇರಬೇಕಲ್ಲ ಕೋಳಿಗಳದ್ದು.

ಉಹ್ಹ್ ಜ ಜನರು ಯಾರು ಕೆಲವ್ರು ಕಾಣ್ತಾ ಇದ್ದಾರೆ ಒಳಗಿ --